ಇಲ್ಲಿ ಕಾಂಪೌಂಡ್ ಕೂಡ ಇಲ್ಲಿ ಕಾಣಸ್ತಾಯಿದೆ. ಇಲ್ಲಿ ಕರ್ರೆನ್ಟ್ ವಾಯರ್ ಗಳನ್ನ ನಾವು ನೋಡಬಹುದು. ಇಲ್ಲಿ ಮೋಡ ಕೂಡ--

ಇಲ್ಲಿ ಒಂದು ದೊಡ್ಡದಾದ ರಸ್ತೆ ಕಾಣಸ್ತಾಯಿದೆ. ಅ-ಒಂದು ವ್ಯಾನ್ ಕೂಡ ನಿಂತಿದೆ ಇಲ್ಲಿ ಒಂದು ದೊಡ್ಡ ಬ್ರಿಜ್ ಕೂಡ ನಾವ್ ನೋಡಬೋದು ಇಲ್ಲಿ ಒಂದ್ ಕಸದ ಬುಟ್ಟಿ ಕೂಡ ಕಾಣಸ್ತಾಯಿದೆ ಇಲ್ಲಿ ಒಬ್ಬ ವ್ಯಕ್ತಿ ಸ್ಕೂಟಿ ಯಲ್ಲಿ ಹೋಗ್ತಾಇದಾನೆ.

ಇಲ್ಲಿ ಒಂದು ದೊಡ್ಡದಾದಂತ ಕೆರೆಯನ್ನು ನಾವ್ ನೋಡ್ತಾಯಿದ್ದೇವೆ. ಕೆರೆಯ ಪಕ್ಕಾದಲ್ಲಿ ಅಲ್ಲಲ್ಲಿ ಗುಂಡಿಗಳಲ್ಲಿ ನೀರ್ ಕೂಡ ನಿಂತಿದೆ.

ಅಹ್ ಇಲ್ಲಿ ಟೈಲ್ಸ್ ಕೂಡ ಆಕಳಾಗಿದೆ ಇಲ್ಲಿ ಕಿಟಕಿ ಗಳನ್ನೂ ಕೂಡ ನೋಡಬಹುದು .

ಇಲ್ಲಿ ಒಂದು ಕಾರನ್ನ ನೋಡಬಹುದು ಇಲ್ಲಿ ಒಬ್ಬ ವ್ಯಕ್ತಿ ತಲೆ ಕೂಡ ಕಾಣಸ್ತಾಯಿದೆ ಇಲ್ಲಿ ಒಂದು ಬೌಲ್ ಕೂಡ ಕಾಣಸ್ತಾಯಿದೆ. ಇಲ್ಲಿ ಒಂದು ದೇವಸ್ಥಾನ ನೋಡಬಹುದು. ಸುತ್ತಲೂ ಕಾಂಪೌಂಡ್ ಇಲ್ಲಿ ಅನ್ನು ಹಾಕಿದ್ದಾರೆ.

ಇಲ್ಲಿ ಒಂದು ಕಟ್ಟಡ ಕಾಣಿಸ್ತಾಯಿದೆ ಇಲ್ಲಿ ಒಂದು ರಸ್ತೆ ಕೂಡ ಕಾಣಿಸ್ತಾಯಿದೆ ಇಲ್ಲಿ ಒಂದು ಟ್ಯಾಂಕ್ ಕೂಡ ನೋಡಬಹುದು ಇದರ ಒಳಗಡೆ ಮರ ಕೂಡ ನಾವು ನೋಡಬಹುದು ಇಲ್ಲಿ ಹಾಗೆ ಕರೆಂಟ್ --

ವೈರ್ ಕೂಡ ಕಾಣಿಸ್ತಾಯಿದೆ ಇಲ್ಲಿ ಕಡ್ಡಿ ಕೂಡ ಕಾನಿಸ್ತಾಇದೆ ಹಾಗೆ ಇಲ್ಲಿ ಕಲ್ಲು ಬಂದೆ ಇಂದ ಕುಡಿದ ಕಟ್ಟಡ ಕೂಡ ಕಾಣಿಸ್ತಾಯಿದೆ.